ನಂಗೆ ತುಂಬಾನೇ ಇಷ್ಟ ಆಗಿರೋ ಸ್ಪೋರ್ಟ್ಸ್ ಅಂದ್ರೆ ಅದು ಕ್ರಿಕೆಟ್ ನಂಗೆ ಎಕ್ಸಾಮ್ ಇದ್ರೂನು ಕ್ರಿಕೆಟ್ ನೋಡತಾ ಕುರ್ತಿನಿ. ಅದ್ರಲ್ಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಲ್ಲಾದ್ರೂ ಇದ್ರೆ--

ಬಿಸಿ ಬಿಸಿ ಟೀ ನ ಒಂದು ಮಣ್ಣಿನ ಲೋಟಕ್ಕೆ ಹಾಕಿ ಕೊಡತಾರೆ. ಅದ್ರ ಜೊತೆ ಬನ್ ಅಥವಾ ಬಿಸ್ಕಿತ್ತ್ ಏನಾದ್ರು ಇದ್ರೆ ತಿನ್ನೋಕೆ ಕುಡಿಯೋಕೆ ಸಕ್ಕತ್ ಆಗಿ ಇರುತ್ತೆ.

ನಂಗೆ ಫುಟ್ಸ್ ತಿನ್ನೋದ್ ಅಂದರೆ ತುಂಬಾನೇ ಇಷ್ಟ. ನಂಗೆ ಊಟಕಿಂತನೂ ನಂಗೆ ಫ್ರುಇಟ್ಸ್ ಅಂದ್ರೇನೆ ಇಷ್ಟ. ಬೆಳ್ಳಿಗ್ಗೆ ಯಿಂದ ಸಂಜೆ ವರೆಗೂ ಎಷ್ಟೇ ಕೊಟ್ರು ನಾನ್ ತಿಂತಾನೆ ಇರ್ತೀನಿ.

ಬಟ್ ಆದ್ರೂನು ತುಂಬ ಜನ ಅದನ್ನ ಹಿಡೀತಾರೆ ಒಂದ್ಸತಿ ನಾನ್ ಶಾರ್ಕ್ ಫಿಶ್ ನ ತಿಂದಿದೆ ಬಟ್ ಅದ್ರ ಟೇಸ್ಟ್ ನಂಗೆ ಇಷ್ಟ ಆಗಿರ್ಲಿಲ್ಲ.

ನಂಗೆ ಬೀಚ್ ಗಿಂತನೂ ಮೌಂಟೈನ್ಸ್ಗೆ ಎಲ್ಲ ಹೋಗೋಕೆ ಹಿಲ್ಸ್ ಸ್ಟೇಷನ್ ಗೆ ಹೋಗೋಕೆ ತುಂಬಾನೆ ಇಷ್ಟ.

ನಂಗೆ ದೋಸೆ ಅಂದ್ರೆ ತುಂಬಾನೆ ಇಷ್ಟ ಅದ್ರಲ್ಲು ದೋಸೆ ಜೊತೆ ಕೊತುಂಬರಿ ಸೊಪ್ಪಿನ್ ಚಟ್ನಿ ಅಥವಾ ಮೀನ್ ಸರ್ ಅಥವಾ ಚಿಕನ್ ಸಾರ್ ಇದ್ರೆ ತುಂಬ ಸಕ್ಕತಾಗಿರುತ್ತೆ ತಿನ್ನೋಕೆ.

ಆಮೇಲೆ ಇವಾಗ ಬರ್ತ್ಡೇ ಗು ಕೇಕ್ ಕಟ್ ಮಾಡತಾರೆ. ಏನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೊವೆರ್ಸ್ ಜಾತಿ ಅದ್ರೂನು ಕೇಕ್ ಕಟ್ ಮಾಡ್ತಾರೆ. ಎಲ್ಲದಕ್ಕೂ ಕೇಕ್ ಕಟ್ ಮಾಡ್ತಾರೆ.

ನಂಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಫ್ಲವರ್ಸ್ ಅಲ್ಲಿ ನಂಗೆ ರೋಸ್ ಮತ್ತೆ ಲ್ಯಾವೆಂಡರ್ ಅಂದ್ರೆ ತುಂಬ ಇಷ್ಟ ಆಹ್ಹ್ ಅದರ ಪರಿಮಳ ಸಕ್ಕತಾಗಿರುತ್ತೆ.

''ಹಬ್ಬದ್'''' ಟೈಮೆಲ್ಲಿ ಅಂತೂ ಹೂವನ್ನು ಮುಟ್ಟಕ್ ಸಾದ್ಯಇರೋಲ್ಲಾ ಯಾಕೆ ಅಂದ್ರೆ ಅದ್ರ ರೇಟ್ ಅಂತು ತುಂಬಾ ಜಾಸ್ತಿ ಆಗಿ ಇರುಥೆ ನಮ್ಮನೆಲ್ಲು ರೋಜ್ ಮತ್ತೆ ಜಾಸ್ಮಿನ್ ಗಿಡಗಳಿದಾವೆ.''